ಟೇಬಲ್‌ ಮೇಲೆ ಒಂದು ಸಾಸ್‌ ಬಾಟಲಿಯನ್ನು ಇಡಲಾಗಿದೆ ಗೋಡೆಯಲ್ಲಿ ದಿ ಅಲ್ಟಿಮೇಟ್‌ ಚಿಕನ್‌ ಎಂದು ಬೋರ್ಡ್‌ ಹಾಗೂ ಚಿತ್ರವಿದೆ.

ಈ ಚಿತ್ರದಲ್ಲಿ ನಮಗೆ ಚಂಡು ಹೂವು ಕಾಣಿಸುತ್ತಿದೆ ದೂರದಲ್ಲಿ ದೊಡ್ಡ ಬಿಲ್ಡಿಂಗ್‌ ಒಂದು ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ನಮಿಗೆ ಕಟ್ಟಡ ಒಂದು ಕಾಣಿಸುತ್ತಿದೆ ಅದರಲ್ಲಿ ಬಹುಮಹಡಿ ವಾಹನ ನಿಲ್ದಾಣ ವಾಹನ ನಿಲುಗಡೆ ದಾರಿ --

ಬದಿಯಲ್ಲಿ ಅಂಗಡಿಗಳು ಇವೆ ಹಾಗೂ ಜಿಗ್‌ ಜಿಗ್ ಬಲ್ಬ್‌ಗಳು ಕಾಣಿಸ್ತಾ ಇವೆ ಕರೆಂಟು ಕಂಬವಿದೆ ಹಾಗೂ ಕರೆಂಟು ತಂತಿಗಳು ಕಾಣಿಸುತ್ತಿದೆ.